ಇದು ಒಂದು ರಾಯಲ್ ಇದು ಅಂತ ಇದೆ ನೋಡೋದಕ್ಕೂ ಕೂಡ ಒಂದು ದೊಡ್ಡ ಕಂಪನಿ ತರ ಅನ್ಸುತ್ತೆ ನೋಡದಕ್ಕೂ ಕೂಡ ಚೆನ್ನಾಗಿದೆ. ಡೋರ್ ಸೈಡ್ ಕೂಡ ಇದೆ ಪಕ್ಕದಲ್ಲಿ--